ಮೀನಿನ ಮಾರುತರು ಹೆಂಗೆ ನಿಂತಿದ್ದಾರೆ ಅಂತ ತುಂಬಾ ಸಾಕಷ್ಟು ಜನ ಇದೆ ಒಂದು ಟೆಂಪೋ ಇದೆ ಒಂದು ಸೈಕಲ್ ಇದೆ .

ಒಂದು ಗುಡಿ ಗೋಪುರ ತರ ಇದೆ ಸಾಕಷ್ಟು ಮಹಿಳೆಯರು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಾರೆ ಕಾಯಿ ಒಡಿತ್ತಿದ್ದಾರೆ ಕಬ್ಬು ಇಟ್ಟಿದ್ದಾರೆ --

ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಇಬ್ರು ವ್ಯಕ್ತಿಗಳು ಸೆಲ್ಫಿಯನ್ನ ತೊಗೊಳ್ತಾಯಿದಾರೆ ಒಬ್ಬ ವ್ಯಕ್ತಿ ಮಿರರ್ ಮುಂದೆ ತಲೆಯನ್ನ ಬಾಚ್ತಿದನೆ. ಇನ್ನೊಬ್ಬ ಬಾಡಿ ಯನ್ನ ನೋಡ್ತಾ ಇದನೆ.

ನೋಡಬಹುದು ಒಬ್ಬ ವ್ಯಕ್ತಿ ಜಿಮ್ನಲ್ಲಿ ಬಾಡಿ ಒಂದು ಬನಿಯನ್ ಒಂದು ನೈಟ್ ಪ್ಯಾಂಟ್ ಹಾಕಿ--

ಇಲ್ಲಿ ಗನ್ನ ಸಾಮಾನು ಇದಾವೆ. ಆಟ ಆಡೊಸಾಮಾನು ಇದಾವೆ. ಮರ ಇದೆ ತುಂಬಾ ಸಾಕಷ್ಟು ಆಟಆಡೊ ಸಾಮಾನುಗಳಿದಾವೆ. ಗ್ಲಾಸ್ಸ್ಸ್ ಇದೆ. ಒಂದು ಮರ ನಿಂತಿದೆ ಪಕ್ಕದಲ್ಲಿ.

ನೋಡಬಹುದು ಇಲ್ಲಿ ಬಂಡಲ್ ಕಟ್ಟಿ ಇಟ್ಟಿದ್ದಾರೆ ಕವರ್ ಅಲ್ಲಿ ಇಟ್ಟಿದ್ದಾರೆ ಹೆಸರುಕಾಲ ಗ್ರೀನ್ ಕಲರ್ ಕೆಂಪು ಬ್ಲಾಕ್ ನೋಡಬಹುದು ಸಾಕಷ್ಟು ರೂಮಲ್ಲಿಗ್ ಇಟ್ಟಿದೆ ಹಿಂದ್ಗಡೆ--